ಇದು ಒಂದು ವಿಶಾಲವಾದ ಕೆರೆ. ಈ ಕೆರೆಯಲ್ಲಿ ನಾವು ನೋಡಬಹುದು ದೋಣಿ ಮೂಲಕ ಜನರು ಇವಂದು ಕರೆ ಕೆರೆಯ ಪ್ರವಾಸವನ್ನು ಮಾಡುತ್ತಿದ್ದಾರೆ.

ಮತ್ತೆ ಕೆಲವರು ಇಲ್ಲಿ ಈಜಲು ಮಕ್ಕಳು ಮತ್ತು ಪುರುಷರು ಬರ್ತಾ ಇದಾರೆ ಇದೊಂದು ಸೂರ್ಯ ಮುಳುಗವಂತಹ ಸಮಯ.

ಮತ್ತು ಇಲ್ಲಿ ಒಂದು ಅಹ್ ಕಲ್ಲಿನಿಂದ ಮಾಡಿರುವಂತ ಒಂದು ಸೇತುವೆ ಇಲ್ಲಿ ನಾವು ನೋಡಬಹುದು ಮತ್ತು ಇಲ್ಲಿ ಒಂದು ಮನೆ ರೀತಿಯಲ್ಲಿ ಒಂದು ರೂಮ್ ಸಹ ಕಟ್ಟಲಾಗಿದೆ.

ಇದು ಒಂದು ದೊಡ್ಡದಾದ ಸಮುದ್ರ ಈ ಸಮುದ್ರದಲ್ಲಿ ನಾವು ನೋಡಬಹುದು ತುಂಬಾ ವಿಶಾಲವಾಗಿ ಹಳಿ ಹರಡಿವೆ ನೀರು ಮತ್ತು ಇಲ್ಲಿ ಒಂದು ದೊಡ್ಡ ದೊಡ್ಡ ಶಿಪ್ .

ಇದ್ರ ಮೇಲೆ ಮಕ್ಕಳು ಒಂದ ಕಡೆಯಿಂದ ಹೋಗಿ ಇನ್ನೊಂದ ಕಡೆ ಕುಂದ್ ಕೊಂಡ ಕುಂದ್ ಕೊಂಡ ಬರಬಹುದು ಇದ್ರಲ್ಲಿ ಒಂದು ಗಾಳಿಯನ್ನು ತುಂಬಿರತ್ತಾರೆ ನಾವು ಇಲ್ಲಿ --

ಇಲ್ಲಿ ನಾವು ಕಾಣಬಹುದು ಮೆಡಿಕಲ್ ಶಾಪ್ ಈ ಒಂದ ಮೆಡಿಕಲ್ ಶಾಪ್ ಅಲ್ಲಿ ವಿವಿಧರೀತಿಯ ಔಷಧಿಗಳನ್ನು ಕಾಣಬಹುದು ಮೆಡಿಸಿನ್ ಅನ್ನ ಕಾಣಬಹುದು ಒಯಿಂಟ್ಮೆಂಟ್ಸ್ ಅನ್ನ ಕಾಣಬಹುದು.

ಒಂದು ಶೋ ಆಫ್ ಕೊಡುತ್ತಿರೋದನ್ನ ನಾವು ನೋಡಬಹುದು ಮತ್ತೆ ವಿವಿಧರೀತಿಯ ಪ್ಯಾಂಟು ಶರ್ಟ್ಗಳನ್ನು ನಾವು ಈ ಒಂದ ಅಂಗಡಿಯಲ್ಲಿ ಕಾಣಬಹುದು.

ಒಂದು ರೀತಿಯ ಒಂದು ಅಪಾರ್ಟ್ಮೆಂಟ್ ದೊಡ್ಡದಾದ ಒಂದು ಅಪಾರ್ಟ್ಮೆಂಟ್ ಇಲ್ಲಿ ನಿರ್ಮಾಣವಾಗತ್ತಾ ಇದೆ ಮತ್ತೆ ಕಾರೆ ಕೆಲಸದವರು ಕೆಲಸದಲ್ಲಿ ತೊಡಗಿದ್ದಾರೆ.

ಇಲ್ಲಿ ನಾವು ಕಾಣಬಹುದು ಒಂದು ದೊಡ್ಡದಾದ ಹೋಟೆಲ್ ಈ ಹೋಟೆಲ್ ಅಲ್ಲಿ ವಿಶಾಲವಾಗಿ ಟೇಬಲ್ಸ್ ಮತ್ತು ಚೇರ್ಸ್ ಅನ್ನು ಹಾಕಲಾಗಿದೆ.

ಇಲ್ಲಿ ನಾವು ಕಾಣಬಹುದು ಒಂದು ಎಸ್.ಬಿ.ಐ ಬ್ಯಾಂಕ್ ಇದು ಒಂದು ಚಾಮರಾಜನಗರನಲ್ಲಿ ಇರುವಂತ ಒಂದು ಎಸ್.ಬಿ.ಐ ಬ್ಯಾಂಕ್ ಇಲ್ಲಿ ಕೆಲವು ವ್ಯಕ್ತಿಗಳು ಎ.ಟಿ.ಎಮ್ ಮತ್ರ ಕ್ಯೂ .

ತಮಿಕಾ ನಿಂತಿದ್ದಾರೆ ಮತ್ತೆ ಕೆಲವು ವ್ಯಕ್ತಿಗಳು ಬ್ಯಾಂಕ್ ಆಚೆ ಬಂದು ನಿಂತ್ಕೊಂಡಿದ್ದಾರೆ ಪಾಸ್ ಬುಕ್ ಅನ್ನು ಚೆಕ್ ಮಾಡಲಾಗಿದೆ .

ಮತ್ತೆ ತುಂಬಾ ಒಂದು ಫೋರ್ಸ್ ಫುಲ್ಲಿ ಯಾಗಿ ಬರತ್ತಿರೋವಂತ ನೀರನ್ನು ನಾವು ಇಲ್ಲಿ ಕಾಣಬಹುದು ಈ ಡ್ಯಾಮ್ ಗೇಟ್ಸ್ ಗಳು ಓಪನ್ ಆಗಿದವೆ.

ಇದು ತುಂಬಾ ದೊಡ್ಡದಾದ ಒಂದು ಡಿಪೋ ಇಲ್ಲಿ ರಾತ್ರಿ ಸಮಯದಲ್ಲಿ ನಾವು ಬಸ್ ಇಲ್ಲಿ ನಿಂತ್ಕೊಳಕ್ಕೆ ಅವಕಾಶವಿದೆ.

ಇಲ್ಲಿ ಸಣ್ಣಪುಟ್ಟ ಮರಗಳಿವೆ ಗಿಡಗಳಿವೆ ಮತ್ತೆ ನಾವು ನೋಡಬಹುದು ವಿಶಾಲವಾದ ಒಂದು ಮೈದಾನ ಇದ್ದು --

ಮತ್ತೆ ನಾವು ನೋಡಬಹುದು ಒಂದು ಕೊಂಬೆ ಮೇಲೆ ಒಂದು ಮರದ ಕೊಂಬೆ ಮೇಲೆ ಇದು ವಿಶ್ರಾಂತಿಯನ್ನು ಪಡುತ್ತಾ ಇದೆ.

ಮತ್ತು ಇಲ್ಲಿ ನಾವು ನೋಡಬಹುದು ಒಂದು ದೊಡ್ಡದಾದ ಟೇಬಲ್ಸ್ ಸಹ ಇಲ್ಲಿ ಅಳವಡಿಸಿದ್ದಾರೆ.

ಈದ್ರಲ್ಲಿ ವ್ಯಾನ್ ನಲ್ಲಿ ನಾವು ಕುತ್ಕೊಂಡು ಅ ನಮ್ಮ ಒಂದು ನೈಜ್ಯ ಪ್ರಾಣಿಗಳನ್ನ ನಾವು ಇಲ್ಲಿ ನೋಡಬಹುದು ಕಾಡ್ ಪ್ರಾಣಿಗಳನ್ನನೋಡಕ್ಕೆ ಈವಂದು ಜೀಪ್ ನಮ್ಮಗೆ ಲಭ್ಯವಿದೆ ಇವಂದು ಬಂಡೀಪುರ್ ಪಾರ್ಕ್ ಅಲ್ಲಿ.

ತನ್ನ ಲಗೇಜ್ ಅನ್ನು ಇಲ್ಲಿ ಇಟ್ಟಕೊಂಡು ಕೆಲವು ಪ್ರಯಾಣಿಕರು ಇಲ್ಲಿ ಕೂತಿರುವುದನ್ನು ನಾವು ಕಾಣಬಹುದು.

ನಾವು ನೋಡಬಹುದು ವಿವಿಧ ಬಣ್ಣ ಮತ್ತೆ ಬಟ್ಟೆ ಬಳಸಿ ಇಲ್ಲಿ ಸ್ಟೇಜ್ ಡೆಕೋರೇಷನ್ ಮಾಡಲಾಗಿದೆ ಮತ್ತೆ ಇಲ್ಲಿ ಕ್ಯಾಮರಾವನ್ನು ಸಹ ನಾವು ಕಾಣಬಹುದು --

ಮತ್ತೆ ಗಾರೆ ಕೆಲಸದವರು ಇವಂದು ಮೋಲ್ಡಿಂಗ್ ಅಲ್ಲಿ ಒಂದು ತೊಡಗಿದ್ದಾರೆ.

ಮತ್ತೆ ಇಲ್ಲಿ ಒಬ್ಬ ಅಹ್ ಉಪನ್ಯಾಸಕರು ಕೂಡ ಕೆಲವು ಉಪನ್ಯಾಸಕರು ಕೂಡ ಇಲ್ಲಿ ಇದಾರೆ.

ಇಲ್ಲಿ ಒಂದು ರಾಷ್ಟ್ರ ಹಬ್ಬವನ್ನು ನಾವು ಕಾಣಬಹುದು.

ಇದು ತುಂಬಾ ವಿಶಾಲವಾಗಿ ದೊಡ್ಡದಾಗಿ ಮಾಡಿರುವಂತ ಒಂದು ಮಹಾವೀರನ ವಿಗ್ರಹ ಇಲ್ಲಿ ಇವರು ತುಂಬಾ ಶ್ರದ್ದೆಯಿಂದ ಕೂತಕೊಂಡಿರುವುದನ್ನು ಕಾಣಬಹುದು.